ಈ ಪೋಟದಲ್ಲಿ ಕಾಣ್ತಾಇರೊದು ಇದು ಒಂದು ಚಿಲ್ದ್ರೆನ್ಸ್ ಪಾರ್ಕ್ ಇದು ಅಲ್ಲಿ ಜಾರೊ ಬಂಡಿ ಇದಾವೆ ಆಮೇಲೆ_

ಅಂದ್ರೆ ಒಂದ ತರಹದ ಜಾರೊ ಬಂಡಿ ಇಲ್ಲ ಬೇರೆ ಬೇರೆ ತರಹದ ಜಾರೊ ಬಂಡಿಗಳು ಅಲ್ಲಿದ್ದಾವೆ ಆಮೇಲೆ ಗಿಡಗಳೆಲ್ಲ ಹಾಕಿದ್ದಾರೆ ಶೋ ಪ್ಲಾಂಟ್ಗಳನ್ನೆಲ್ಲ ಹಾಕಿದ್ದಾರೆ ಮತ್ತು ತುಂಬಾ ಕ್ಲೀನ್ ಆಗಿ ಕ್ಲೀನ್ನ ಮೇಂಟೈನ್ ಮಾಡಿದ್ದಾರೆ ಅಕ್ಕ ಪಕ್ಕ ಮನೆಗಳಿರೋದನ್ನ ಸಹ ನಾವು ಗಮನಿ --

ಅಲ್ಲಿ ಡಿಸ್ಪ್ಲೇ ಅಂದ್ರೆ ಈ ಬೋರ್ಡ್ಗೆ ಯಾವಥರ ಹಾಕಿದ್ದರಪ ಅಂದ್ರೆ ಸೈಡ್ ಕಟ್ ಅಂದ್ರೆ ಸೈಡ್ ಇಂತ್ರ ತೆಗದಿರ ತಕ್ಕಂತಹ ಒಂದ್ ಪೋಸ್ ನ ಫೋಟೋ ಹಾಕಿದಾರೆ.

ಬುಕ್ ಇದು ಬುಕ್ ಹೌಸ್ ಅಂದ್ರೆ ಇಲ್ಲಿ ಬುಕ್ ಸ್ಪೈರಲ್ ಮಾಡೋದು ಅಥವಾ ಬೇಕಾಗಿದ್ದ ಬುಕ್ಗಳು ಇಲ್ಲಿ ಸಿಗ್ತಾವೆ ಈ ಬುಕ್ ಹೌಸ್ ಅಲ್ಲಿ .

ಈ ಫೋಟೋ ದಲ್ಲಿ ಕಾಣ್ತಾ ಇರುವುದು ಇದು ಒಂದು ಸಮ್ಮರ್ ಕ್ಯಾಂಪ್ ತರಹ ಕಾಣ್ತಾ ಇದೆ ಯಾಕೆಂದ್ರೆ ಅಲಿ ಒಂದು ಸ್ವಿಮ್ಮಿಂಗ್ ಪೂಲ್ ಕಾಣ್ತಾ ಇದೆ ಆಮೇಲೆ ಜಂಪ್ ಮಾಡು ತರಹ ಅಂದ್ರೆ ಈ --

ಫೋಟೋ ದಲ್ಲಿ ಕಾಣ್ತಾ ಇರೋದು ಇದು ಒಂದು ಸ್ಟೇಟ್ ಬ್ಯಾಂಕ್ನ್ ಎ. ಟಿ. ಎಂ ಈ ಬ್ಯಾಂಕ್ ಎ.ಟಿ. ಎಂ ಅಮೌಂಟ್ ವಿತಡ್ರಾ ಮಾಡ್ಲಿಕ್ಕೆ ಇಲ್ಲಿ ನನ್ ಕಣ್ಣಿಗೆ ಏಳು ಎಂಟು ಜನ ಕಾಣ್ತಾ ಇದ್ದಾರೆ.

ಎಲ್ಲಾದ್ರೂ ಮೇಲ್ಗಡೆ ಅಂದ್ರೆ ಈ ಗ್ಲಾಸ್ಸ್ನ್ ಕ್ಲೀನ್ ಮಾಡೋದಿರುತ್ತಲ್ಲಾ ಅಲ್ಲಿ ಇದನ್ ಹ್ಮ್ ಡಸ್ಟ್ ತೆಗೀತಾ ಇದ್ದಾರೆ ಅಹ್ ಅದನ್ನ ಇಲ್ ಒಬ್ಬ ವ್ಯಕ್ತಿ ಮಾಡ್ತಾ ಇದ್ದಾರೆ ಅದ --

ಇಲ್ಲಿ ಕಾಣ್ತಿರೋದ ಬಂದು ಇದು ಒಂದು ಶಾಪ್ ಶಾಪು ಈ ಶಾಪ್ ಅಲ್ಲಿ ಉಮ್ ಕ್ರೀಮ್ಸ್ ಅಹ್ ಚಾಕಲೇಟ್ ಆಮೇಲೆ ಅಹ್ ಕ್ರೀಮಿ ಚಾಕಲೇಟ್ಸು ಆಮೇಲೆ --

ಇದು ಒಂದು ಗ್ರೌಂಡು ಇಲ್ಲಿ ಸುಮ ಇದು ಅಥ್ಲೆಟ್ಸ ಇದು ರನ್ನಿಂಗ್ ಮಾಡುವ ಪ್ರಾಕ್ಟೀಸ್ಮಾ ಮಾಡುವ ಅಂತಹ ಒಂದು ಗ್ರೌಂಡ್ ಇದು. ಆಮೇಲೆ ಅಲ್ಲಿ ಮರಗಳು ಎಲ್ಲಾ ಕಾಣ್ತಾ ಇದಾವೆ.

ಇ ಚಿತ್ರದಲ್ಲಿ ಕಾಂತ ಇರೋದು ಏನಪ್ಪಾ ಅಂದ್ರೆ ಇದು ಒಂದು ಗ್ರೌಂಡು ಇ ಗ್ರೌಂಡಲ್ಲಿ ಇಲ್ಲಿ ಕ್ರಿಕೆಟ್ ಅತಾಡ್ತಾ ಇದ್ದಾರೆ ಎಲ್ಲರು ಅಂದ್ರೆ ವಾಕ್ ಮಾಡೋರು ವಾಕ್ ಮಾಡ್ತಾ ಇದ್ದಾರೆ ಕ್ರಿಕೆಟ್ ಆಡೋರು ಕ್ರಿಕೆಟ್ ಅಡತ ಇದ್ದಾರೆ ಬೇರೆ ಬೇರೆ ಆಟಗಲ್ಲಣ್ಣ ಸಹ ಅಡತ ಇದ್ದಾರೆ.

ಇಲ್ಲಿ ಎಲ್ಲ ನಿಂತು ಅಡಿತಾ ಇರೋದನ್ನ ಇಲ್ಲಿ ನಾವು ಗಮನಿಸಬಹುದಾಗಿದೆ ಆ ಕಡೆ ಮುಂದ್ಗಡೆ ಒಂದು ಟವರ್ ಇರೋದನ್ನ ಸಹ ನಾವ್ ಈ ಫೋಟೋದಲ್ಲಿ ಗಮನಿಸಬಹುದಾಗಿದೆ.

ಇಲ್ಲಿ ಕಲರ್ ಹಿಂದಗಡೆ ಎಲ್ಲಾ ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡಿರೋದನ್ನ ಸಹ ನಾವು ಇಲ್ಲಿ ಸ್ವಲ್ಪ ಕಂಡ್ರುನು ಅಟ್ರಾಕ್ಟಿವ್ ಆಗಿ ಕಾಂತಿರೋದನ್ನ ನೋಡಬಹುದು .

ಇದು ಒಂದು ಪಾರ್ಕು ಈ ಫೋಟೋ ದಲ್ಲಿ ಕಾಣ್ತಾ ಇರೋದು ಒಂದ್ ಪಾರ್ಕು ಇದು ತುಂಬಾ ಫುಲ್ ಕ್ಲೀನ್ ಆಗಿದೆ ಆಮೇಲೆ ಆಹ್ ಗಿಡಗಳನೆಲ್ಲ ಕಟಿಂಗ್ ಮಾಡಿದ್ದಾರೆ ಅಂದ್ರೆ ಈ ಎಕ್ಸ್ಟ್ರಾ ಎಕ್ಸ್ಟ್ರಾ ಬರದಂಗೆ ತುಂಬಾ ನೀಟಾಗಿ ಕಾಣೋತ್ತರ ಮಾಡಿದ್ದಾರೆ.

ನಮ್ಗ ಇಲ್ಲಿ ಕಾಣ್ತಾ ಇರೋದು ಏನಪ್ಪಾ ಅಂದ್ರೆ ಇದು ಒಂದು ಮೊಸಳೆ ಈ ಮೊಸಳೆ ನೀರಿಗೆ ಮುಖ ಮಾಡಿ ಮುಲಗ್ತಾ ಇದೆ.

ಈ ಫೋಟೊ ದಲ್ ಕಾಣ್ತಾ ಇರೋದು ಏನಪ್ಪಾ ಅಂದ್ರೆ ಇದು ಒಂದ್ ಇಲ್ಲಿ ಆಮೆಗಳು ಕಾಣ್ತಾ ಇದ್ದಾವೆ ಒಟ್ಟು ಮೂರೂ ಆಮೆಗಳಿದಾವೆ ಮೂರೂ ಆಮೆಗಳು ಬೇರ್ ಬೇರೆ ಕಡೆ ದಿಕ್ಕಿಗೆ ಹೋಗ್ತಾ ಇದಾವೆ .

‌ ಕಾಂಣ್ತಾ ಇರೋದು ಎನ್ನಪ ಅಂದ್ರೆ ಇದು ಸ್ಟ್ರೈಬೇರಿ ಇದು ಉಹ್ ಗೊಂಚಲು ಗೊಂಚಲಗಿ ಹಾಗೆ ಬಿಟ್ಟಿರೋದನ್ನ ನಾವು ಇಲ್ಲಿ ಗಮನಿಸಬಹುದಾಗಿದೆ .